ಹಾಗು ಒಬ್ಬ ವ್ಯಕ್ತಿ ಅ ಟೇಬಲ್ ಮೇಲೆ ನಿಂತು ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ.

ಒಂದು ಕೆಂಪು ಬಣ್ಣದ್ದು ಒಂದು ನೀಲಿ ಬಣ್ಣದ್ದು--

ಇದು ಒಂದು ದೊಡ್ಡದಾದ ಗಾರ್ಡನ್ ಇದೆ.

ಇದರಲ್ಲಿ ಹಲವಾರು ಸಾಮಾನುಗಳನ್ನೂ ಅ ಒಂದು ಸಪರೇಟ್ ಬಾಕ್ಸಿನಲ್ಲಿ ಹಾಕಿ ಇಕ್ಕಿದ್ದಾರೆ.

ಇಲ್ಲಿ ಹಲವಾರು ವ್ಯಕ್ತಿಗಳು ಅ ಮಜವನ್ನು ಮಾಡುತ್ತಿದ್ದಾರೆ.

ಆ ಆ ಇಬ್ಬರೂ ಆ ಹುಡು ಹುಡುಗಿಯ ಹುಡುಗರು ಮೇಲ್ಗಡೆ ನಿಂತಿದ್ದಾರೆ.

ಇದು ಒಂದು ಕಂಪನಿಯ ಅಂಗಡಿ ಇದೆ.

ಇದರ ಬ್ಯಾನರ್ ಮೇಲೆ ಮೇಲ್ಗಡೆ ಉಪ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೀದರ್ ಎಂದು ಬರೆದಿದ್ದಾರೆ.

ಹಾಗು ಒಂದು ಸ್ಕೂಟಿ ಯನ್ನು ನಿಲ್ಲಿಸಿದ್ದಾರೆ.

ಪಕ್ಕದಲ್ಲಿ ಒಂದು ಕಬ್ಬಿಣದ ತಂತಿಗೆ ಒಂದು ಬ್ಯಾನರ್ ಅನ್ನು ಹಾಕಿದ್ದಾರೆ.

ಇದು ಒಂದು ಮೆಕಾನಿಕ್ ಅಂಗಡಿ ಇದೆ.

ಇದು ಒಂದು ಕಟ್ಟಿಗೆಯ ಅಂಗಡಿ ಇದೆ.

ಆ ದಪ್ಪದಾಗಿರಬಹುದು ಸಣ್ಣದ ಅ ಹಲವಾರು ರೀತಿಯ ಕಟ್ಟಿಗೆಗಳನ್ನು ಇಲ್ಲಿ ಇಕ್ಕಿದ್ದಾರೆ.

ಇಲ್ಲಿ ಕೆಳಗಡೆ ಒಂದು ಕಬ್ಬಿಣದ ಸ್ವಿಚ್ ಆಫ್ ಮಾಡುವ ಬಟನ್ ಇದೆ.

ಹಾಗೂ ಪಕ್ಕದಲ್ಲಿ ಎರಡು ಸೌಂಡ್ ಬಾಕ್ಸ್ ಇಕ್ಕಿದ್ದಾರೆ.

ಹಾಗು ಸ್ಟೇಜ್ ಅನ್ನು ಹೊಡೆದು ಅಲಂಕಾರವನ್ನು ಮಾಡಿದ್ದಾರೆ.

ಇದು ಒಂದು ಅಂಚೆ ಕಚೇರಿ ಇದೆ.

ಇದು ಒಂದು ಹೋಟೆಲ್ ಇದೆ ಇಲ್ಲಿ ಯೋಳು ಟೇಬಲ್ ಗಳ ಇಕ್ಕಿದ್ದಾರೆ.

ಇದರಲ್ಲಿ ಅ ಮೂರು ಆರು ದೊಡ್ಡ ಲೈಟುಗಳಿವೆ.

ಚಿಕ್ಕ ಲೈಟುಗಳನ್ನು ಹಾಕಿದ್ದಾರೆ ಹಾಗು ಎರಡು ಫ್ಯಾನುಗಳಿವೆ.